ಇದೂ ಆಹಾರಕ್ಕಾದಂತ ಒಂದು ಆ ದ ಉತ್ತಮವಾದಂತ ಒಂದು ಪೌಷ್ಟಿಕಾಂಶವಾದಂತ ಆಹಾರದ ಇದು.

ಹಾ- ಕೃಷಿಲಿ ಹ- ಭೂಮಿಲಿ ಬೆಳಿತಾರೆ.

ಇಟ್ಟಿರ್ತಾರೆ ಒಳ್ಳೊಳ್ಳೇ ಹಾರಗಳು ಚೆಂಡೂ ಹೂನಾರ ಹಾಗಬಹುದು ಅಥವಾ ಆ-ಮಲ್ಲಿಗೆ ಹೂನಾರ ಹಾಗಬಹುದು.

ಈ ಹಾಲಿ-ಹಾಲನ್ನ ಹಾಲ್ಗನ ಹಾಕ್ದಂತಹ ರೈತರು--

ನಮಗೆ ಇಷ್ಟಆದಂತಹ ಊಟನೂ ಮಾಡಬಹುದು ಇದರಿಂದ ನಮಗೆ ತೃಪ್ತಿನೂ ಆಗ್ಬಬಹುದು.

ಆಟಗಳ್ನ ಆಡ್ಬೌದು ಇದರಿಂದ ಗೆಲ್ಬೋದು ಈ ಆಟದಿಂದ ಗೆದ್ದಾಗ ನಮ್ಗ ಬೌ ಗ ಬಹುಮಾನ್ಗಳನ್ನೂ ಸಾಲೆಗಳಿಂದಾಗ್ಲಿ ಕಾಲೇಜು ಗಳಿಂದಾಗ್ಲಿ ಕೊಡ್ಬೋದು.

ಹೂವ್ನಾರ್ ಗಳಿಂದ ಹಾಗಬಹುದು ಬೇರೆ ರೀತಿಯ ಬಣ್ಣದ್ ಪೇಪರ್ ಗಳಿಂದಾಗಿರ್ಬೋದು ಛತ್ರಗಳನ್ನೂ ಒಳ್ಳೆ ಡಿಸೈನಗ್ ಮಾಡಿರ್ತಾರೆ ಆ ಛತ್ರಗಳಲ್ಲಿ ಹುಡ್ಗ ಹುಡ್ಗಿ ಮದುವೆ ಆಗಬಹುದು.

ಹೂಂ ಅಆ ಅಳ್ಳಿಯಿಂದ ಪಕ್ಕಾ ಒಂದು ಕಾನ್ವೆಂಟು ಅಲ್ಲಿ ಒಂದೂಅ ದೊಡ್ಡದಾದಂತ ಒಂದು ಚರ್ಚ್ ಇದೆ.

ಈ ಚರ್ಚ್ ಗಳಿಗೆ ಕ್ರಿಶ್ಚಿಯನ್ ಯವರು ಜಾಸ್ತಿ ಹೋಗ್ತಾರೆ ಕ್ರಿಶ್ಚಿಯನ್ ಯವರು ಅಲ್ಲಿ ಬೇರೆ ರೀತಿಯಲ್ಲೂ ಜಾತಿಯಿಂದನೋ ಕ್ರಿಶ್ಚಿಯನ್ ಗಳ ಕನ್ವರ್ಟ್ ಆಗಿದ್ದಾರೆ.

ಮಕ್ಕಳುಗಳೂ ಪುಸ್ತಕಗಲ್ಲಲಿ ಏನು ಓದಿದರೆ ಏನು ತಿಳಿದಿದರೆ ಅನುಕೋಸ್ಕರ ಒಂದು ಪರೀಕ್ಷೆನ ಮಾಡ್ತಾರೆ.

ಆ ಊಟ ತಿಂಡಿ ಎಲ್ಲಾನು ಮಾಡ್ಕೊಂಡು ಫ್ರೀ ಯಾಗಿ ಆರಾಮಾಗಿ ಇದ್ದು ಹೋಗ್ಬಹುದು ಈ ಥರ ಲಾಡ್ಜ್ ಗಳು ಇರದ್ರಿಂದ ತುಂಬ ಅನುಕೂಲ.